ಇಲ್ಲಿ ಕಾಣಸ್ತಾ ಇರುವ ಚಿತ್ರ ಒಂದು ಬೆಟ್ಟದ್ ಚಿತ್ರ ಆಗಿದೆ ಇಲ್ಲಿ ಮರ ಗಿಡ ಎಲ್ಲಾ ಕಾಣಸ್ತಾ ಇದ್ದಾವೆ ಅದ್ರ ಜೂತೆಗೆ ಇಲ್ಲಿ .

ಅವರ ಅವರ್ ಲಗೇಜೆ ಇಟ್ಟಕೊಂಡು ಮಲ್ಕೊಂಡ ಇರುವಂತ ಚಿತ್ರ ನಮಗೇ ಕಾಣುಸ್ತಿದೆ ಮತ್ತೆ --

ಈ ಒಂದು ಚಿತ್ರದಲ್ಲಿ ರೆಡ್ ಕಲರ್ ಇಂದ ಬಲೂನ್ ಡೆಕುರೇಟ್ ಮಾಡಿಬಿಟ್ಟು ಒಂದು ಪಾರ್ಟಿ ತರಹ ಇಲ್ಲಿ ಮಾಡಿದ್ದಾರೆ.

ಆ ಮತ್ತೆ ಇವರ ಪಕ್ಕದಲ್ಲಿ ಒಂದು ಇಬ್ಬರೂ ನಿಂತುಕೊಂಡಿದ್ದಾರೆ ಕೆಲವಬ್ಬರೂ ನಡೆದುಕೊಂಡು ಹೂಕ್ತ ಇದ್ದಾರೆ.

ಆಹ್ಹ್ ಇಬ್ಬರೂ ಹುಡುಗರೂ ಇಲ್ಲಿ ಡ್ಯಾನ್ಸ್ ಅನ್ನ ಮಾಡ್ತಾ ಇರೋಅಂತದ್ದನ್ನ ಈ ಒಂದು ಚಿತ್ರದಲ್ಲಿ ನೋಡ್ ಬಹುದು ಬಲೂನನ್ನ ಎರಡ್ ಕಲರ್ ಅಲ್ಲಿ ಹಾಕಿದ್ದಾರೆ.

ಆಹ್ಹ್ ಎಲ್ರು ಈ ಒಂದು ನೀರ್ ಬೋಟ್ ಅಲ್ಲಿ ಹೋಗ್ತಾ ಇರೋ ಅಂತಹ ಒಂದು ಚಿತ್ರವನ್ನ ಇಲ್ಲಿ ನಾವು ನೋಡ್ಬೋದು.